ಜವಳಿ ಕಾಯಿಗಳು ತುಂಬಾ ಬಲ್ತು ಚೆನ್ನಾಗಿ ಬೆಳೆದಿವೆ.

ಇದು ಒಂದು ತಗ್ಗು ಪ್ರದೇಶ. ಇಲ್ಲಿ ಇದರಲ್ಲಿ ನೀರು ಬಂದು ಶೇಖರಣೆಗೊಂಡಿದೆ ಮತ್ತು ಇದರಲ್ಲಿ ಪಾಚಿ ಪಾಚಿಯಂತಹ ಉಮ್ ಬೆಳೆ ಹ್ ಕಸಗಳು ಬೆಳೆದಿವೆ ಸುತ್ತಮುತ್ತಲು ಈ ನೀರು ಕಲುಷಿತಗೊಂಡಿದೆ.

ಹೂವಿನ ಅಂಗಡಿ ಮುಂದ್ಗಡೆ ಹೂ ಮಾರೋನು ಕುತ್ಕೊಂಡಿದ್ದಾನೆ ಗಾಡಿಯಲ್ಲಿ ಮತ್ತೆ ಇಲ್ಲಿ ಸುಗಂಧರಾಜ ಹೂವಿನ ಮಾಲೆ ಸೇವಂತಿಯ ಹೂವಿನ ಮಾಲೆ ಎಲ್ಲ ತರಹದ ಹೂಗಳು ಸಿಗಬಹುದು.

ಇದು ಒಂದು ಗದ್ದೆ ಹೊಲದ ಅಹ್ ವೀಕ್ಷಣೆ ನೋಡಬಹುದು ಉಹ್ ವಾತಾವರಣದಲ್ಲಿ ಮೋಡ ಕವಿದ ವಾತಾವರಣ ಇದೆ. ಅಲ್ಲಿ ಇಲ್ಲಿ ದೊಡ್ಡ ದೊಡ್ಡ ಮರಗಳು ಬೆಳೆದು ನಿಂತ್ತಿದವೆ.

ಇದು ಒಂದು ಸುಂದರ ಉದ್ಯಾನವನ. ಉದ್ಯಾನವನದಲ್ಲಿ ಚಿಕ್ಕ ಚಿಕ್ಕ ಗಿಡಗಳನ್ನೂ ಬೆಳಿಸಿದರೆ ಮತ್ತು ಬಣ್ಣ ಬಣ್ಣ ಗಿಡಗಳನು ಕತ್ತರಿಸಿ ಒಳ್ಳೆಯ ಆಕೃತಿದಲ್ಲಿ ಬೆಳೆಸಿದರೆ.

ಉದ್ಯಾನವನ ಉದ್ಯಾನವನದಲ್ಲಿ ಚಿಕ್ಕ ಮಕ್ಕಳಿಗೆ ಆಟ ಆಡಲು ಸ್ಥಳವಾಗಿದ್ದು ಮತ್ತು ಎಲ್ಲಿ ಓಡಾಡಲು ಜಾಗವಿದೆ ಅಂಡ್ ಚಾರು ಬಂಡೆ ಅಂತ ಆಟಗಳನ್ನು ಇಟ್ಟಿದ್ದಾರೆ.

ಇದು ಒಂದು ಉದ್ಯಾನವನ ಮತ್ತು ಒಂದು ರೆಸ್ಟೋರೆಂಟ್ ತರ ಇದೆ. ಇಲ್ಲಿ ಸುಂದರವಾದ ಮರಗಳನ್ನು ಬೆಳೆಸಿದ್ದಾರೆ ಮತ್ತು ಚಿಕ್ಕ ಚಿಕ್ಕ ಕಟ್ಟಡಗಳನ್ನು ಕಾಣಬಹುದು. ಇದರ ಸುತ್ತಲೂ ಆಹ್ ಮೆತ್ತನೆಯ ಹುಲ್ಲಿನ ಹಾಸಿಗೆಯು ಇದೆ.